ಇಲ್ಲಿ ಒಬ್ಬ ಹುಡುಗ ನಿಂತು ಪೈಪ್ ನಿಂದ ಗಿಡಗಳಿಗೆ ನೀರು ಹಾರಿಸುತ್ತಾ ಇದ್ದಾನೆ ಗಿಡಗಳಲ್ಲಿ ಹೂವು ತುಂಬಾ ಚೆನ್ನಾಗಿ ಬಂದಿದೆ.

ಇದು ಒಂದು ದೊಡ್ಡ ಕೆರೆ. ಇದು ತುಂಬ ಆಳ ಇರುತ್ತದೆ. ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತಾಯಿದೆ. ಇಲ್ಲಿ ಜನರು ಬಂದು ಈ ಒಂದು ಕೆರೆಯನ್ನು ನೋಡಲಿಕ್ಕೆ ಬರುತ್ತಾರೆ. ಈ ಸ್ಥಳ ತುಂಬಾ ಚೆನ್ನಾಗಿದೆ.

ಇದು ಒಂದು ಈಜುವ ಕೊಳ ಆಗಿದೆ ಇಲ್ಲಿ ಪುಟ್ಟ ಮಕ್ಕಳು ಮತ್ತು ದೊಡ್ಡವರು ಆಟ ಆಡುತ್ತಿರುವುದನ್ನ ನಾವು ನೋಡಬಹುದು ಮಕ್ಕಳಿಗೆ ಆಡುವುದಕ್ಕೆ ಮತ್ತೆ ದೊಡ್ಡವರಿಗೆ ಆಡುವುದಕ್ಕೆ ಬೇರೆ ಬೇರೆ ರೀತಿಯ ಅಂತ ಒಂದು ಅಲ್ಲಿ ಸಹಾಯಕಗಳು ಅಲ್ಲಿ ಇದೆ.

ಇಲ್ಲಿಯೂ ಕೂಡ ನಾವು ಹೂವಿನ ಅಂಗಡಿಯನ್ನ ನೋಡಬಹುದಾಗಿದೆ. ಅಲ್ಲಿ ವಿಧ ವಿಧವಾದ ಹೂವುಗಳಿದೆ ಅರಿಶಿನ ಮತ್ತು ಹೂವಿನ ಹಾರ --

ಇಲ್ಲಿ ಒಬ್ಬ ಯುವಕ ಬೆಟ್ಟ ಗುಡ್ಡದ ಮದ್ಯದಲ್ಲಿ ನಿಂತುಕೊಂಡಿದ್ದಾನೆ. ಹಿಂದ್ಗಡೆಯಿಂದ ಇನ್ನೊಬ್ಬ ಯುವಕ ಅದನ್ನ ಫೋಟೋ ವನ್ನ ಹಿಡಿಯುತ್ತ ಇದ್ದಾನೆ.

ಪ್ರವಾಸಿಗರನ್ನ ತುಂಬಾ ಚೆನ್ನಾಗಿ ಅದನ್ನ ವೀಕ್ಷಿಸುವುದಕ್ಕೆ ಸೊಬಗಿನಿಂದ ಕಾಣಿಸುತ್ತಾಯಿದೆ.